ಇದು ಒಂದು ಸಣ್ಣದಾದ ಪಾನ್ ಶಾಪ್ ಅಂಗಡಿಯಾಗಿದೆ.

ಹಾಗೆ ಮುಂಭಾಗದಲ್ಲಿ ಒಂದು ಟೇಬಲ್ ಇನ ಮೇಲೆ ಹಲವಾರು ರೀತಿಯಾದ ಸ್ವೀಟ್ಸ್ ಡಬ್ಬಿಗಳನ್ನು ಇಟ್ಟಿರುವುದು ಕಾಣಬ --

ಈ ಗೋಡೆ ಮೇಲೆ ವಿಂಡೋಸ್ ಚಿತ್ರಣ ಲೋಗೋ ಗಳನ್ನು ನಾವು ನೋಡಬಹುದು ಒಟ್ಟಾರೆ ಈ ದೃಶ್ಯ ನೋಡಲು ತುಂಬಾನೇ ಸುಂದರವಾಗಿದೆ.

ಈ ದೃಶ್ಯ ನೋಡಲು ತುಂಬ ಸುಂದರವಾಗಿದ್ದು ಇದು ನಮಗೆ ಒಂದು ಬಯಲು ಸೀಮೆಯ ವಾತಾವರಣದಲ್ಲಿ ಕಂಡು ಬರುತ್ತದೆ ಹಾಗೆ ಕಟ್ಟಿಗೆಯಿಂದ ಮಾಡಿದಂತ ಚಪ್ಪರಗಳು ಇಲ್ಲಿ ನೋಡಬಹುದು.

ಒಬ್ಬರು ಟೇಬಲ್ನ ಮೇಲೆ ಹಲವಾರು ರೀತಿಯಾದ ಮೆಡಿಸನ್ ಗಳು ಇಟ್ಟಿದ್ದಾರೆ ಎಂದು ಹೇಳಬಹುದು.

ಫೈಲ ಗಳನ್ನು ಕಾಣಬಹುದು ಒಟ್ಟಾರೆ ಈ ದೃಶ್ಯ ನೋಡಲು ತುಂಬಾನೇ ಸುಂದರವಾಗಿದೆ ಎಂದು ಹೇಳಬಹುದು.

ಇದು ಒಂದು ಟವರ್ ಕಂಬ ಎಂದು ನಮಗೆ ತಿಳಿದು ಬರುತ್ತದೆ ಈ ಟವರ್ ಕಂಬವು ಕಬ್ಬಿಣದಿಂದ ಕೂಡಿದ್ದು ಹಲವಾರು ರೀತಿಯಾದ ವಿದ್ಯುತ್ ವೈರ್ ಗಳನ್ನು ಒಳಗೊಂಡಿದೆ ಎಂದು ಹೇಳಬಹುದು.

ಹಾಗೆ ಇವುಗಳನ್ನು ಒಂದು ಕ್ಲಾಜಿನ ಒಳಗೆ ಇಟ್ಟಿರುವುದನ್ನು ನಾವು ಕಾಣಬಹುದು.

ಇದೊಂದು ಅಪೋಲೋ ಟೈಯರ್ಸ್ ನ ಅಂಗಡಿ ಎಂದು ತಿಳಿದು ಬರುತ್ತದೆ ಇಲ್ಲಿ ಕಾರಿನ ಟೈಯರ್ ಗಳನ್ನು ಕಾಣಬಹುದು ಹಾಗೆ ಇದರಲ್ಲಿ ಒಂದು ಕಾರು ನಿಂತಿರುವ ದೃಶ್ಯ ನಮಗೆ ಕಂಡು ಬರುತ್ತದೆ.

ಹಾಗೆ ಒಳಗಡೆ ಒಂದು ಮಷೀನ್ ಇಂದ ಬಡದಂತ ಒಂದು ಚೆತ್ರಣವನ್ನು ನಾವು ಕಾಣಬಹುದು ಹಾಗೆ ದೊಡ್ಡ ದೊಡ್ಡ ಮರಗಳನ್ನು ಎಲ್ಲಿ ನಾವು ನೋಡಬಹುದು.

ಇದರಲ್ಲಿ ಹಲವಾರು ರೀತಿಯಾದ ಪ್ಯಾನು ಗಳು ಮತ್ತು ವಾಷಿಂಗ್ ಮಷೀನ್ ಗಳು ಅಮೆಕಡಿಗೆ ಏ_ಸಿ ಗಳು ನಮಗೆ ಕಾಣಬಹುದು ಹಾಗೆ ಇದರಲ್ಲಿ ಲೈಟಿಂಗ್ ನ ವ್ಯವಸ್ಥೆಯನ್ನು ಅಳವಡಿಸಿದ್ದು ನಮಗೆ ಕಂಡುಬರುತ್ತದೆ.

ಒಟ್ಟಾರೆ ಈ ದೃಶ್ಯದಲ್ಲಿ ಒಂದು ಸ್ಟಾರಿನ ಚಿಹ್ನೆಯನ್ನು ಕಾಣಬಹುದು ಹಾಗೆಯೇ ಈ ಮನೆಯ ಹಳದಿ ಬಣ್ಣದಿಂದ ಕೂಡಿದ್ದು--

ಇವುಗಳನ್ನು ಒಂದು ಕರಿದಾದ ಬಕೀಟಿನ ಒಳಗಡೆ ಗಿಡ ನೆಟ್ಟಿದ್ದಾರೆ ಎಂದು ಹೇಳಬಹುದು.

ಹಾಗೆ ಈ ಮಹಿಳೆ ಹಲವಾರು ರೀತಿಯಾದ ಮೀನುಗಳನ್ನು ಇದರಲ್ಲಿ ಇಟ್ಟಿದಾಳೆ ಎಂದು ಹೇಳಬಹುದು.

ಇದು ಒಂದು ಸುಂದರವಾದ ಪಾರ್ಕ್ ಎಂದು ಹೇಳಬಹುದು ಇದರಲ್ಲಿ ನಾವು ಕೆಂಪುನಾದ ಹೂ ಸೇಸಿ ಗಿಡಗಳನ್ನು ಕಾಣಬಹುದು.

ಇದು ಒಂದು ಬಸ್ ಸ್ಟಾಂಡ್ಡಿನ ಆವರಣವೆಂದು ನಮಗೆ ತಿಳಿದು ಬರುತ್ತದೆ ಇದರಲ್ಲಿ ಬಸ್ ನಿಂತಿರುವ ದೃಶ್ಯವನ್ನು ಕಾಣಬೋದು.

ಒಂದು ಕೆಂಪದಾದ ಮೆಸ್ಸಿನ ಮೇಲೆ ಕುಂತುಕೊಂಡಿದ್ದಾರೆ ಹೇಳಬೋದು ಹಾಗೆ ಹಿಂದುಗಡೆ ಒಂದು ಬಸ್ಸುಗಳನ್ನು ನಾವು ಕಾಣಬಹುದು.

ಹಾಗೆ ಇವುಗಳ ಇವುಗಳನ್ನು ಸೆಂಟ್ರಿಂಗ್ ಹೊಡೆದಿರುವ ದೃಶ್ಯ ನಮಗೆ ತಿಳಿದು ಬರುತ್ತದೆ ಹಾಗೆ ಇದರಲ್ಲಿ ಕಬ್ಬಿಣದ ರಾಡ್ ಗಳನ್ನು ಕಾಣಬಹುದು.

ಹಾಗೆ ಇವುಗಳು ನೋಡಲು ಒಂದೊಂದು ಒಂದೊಂದು ಕಲರ್ ನಲ್ಲಿ ಇದ್ದಾವೆ ಎಂದು ಹೇಳಬಹುದು.

ಇಲ್ಲಿ ಹಲವಾರು ರೀತಿಯಾದ ಸಿಮೆಂಟ್ ಫ್ಯಾಕ್ಟರಿ ಅಥವಾ ಗೊಬ್ಬರ್ ಫ್ಯಾಕ್ಟರಿ ಎಂದು ಹೇಳಬಹುದು.

ಇವುಗಳ ಮಧ್ಯೆ ಒಬ್ಬ ವ್ಯಕ್ತಿ ನಡೆದುಕೊಂಡು ಬರುವ ದೃಶ್ಯವನ್ನು ನಾವು ಕಾಣಬಹುದು.

ಇದು ಒಂದು ದೇವಸ್ಥಾನದಲ್ಲಿ ಜಲಕ ಮಾಡುತ್ತಿರುವ ದೃಶ್ಯ ಎಂದು ಹೇಳಬಹುದು ಹೊಳೆಯಲ್ಲಿ.

ಹಾಗೆ ಇಲ್ಲಿ ಬಾವುಟವನ್ನು ಹಾರಸುತ್ತಿರುವ ದೃಶ್ಯ ನಮಗೆ ಅಲ್ಲಿ ಕಂಡುಬರುತ್ತದೆ ಹಾಗೆ ಈ ನೀರಿನ ದೂರದಲ್ಲಿ ದೊಡ್ಡ ದೊಡ್ಡ ಗಿಡ ಮರಗಳನು ನಮಗೆ ಕಾಣಲು--

ಆ ಮಕ್ಕಳು ಕೈಯಲ್ಲಿ ಬಿಲ್ಲು ಬಾಣ ಹಿಡುದುಕೊಂಡು ಹೊಡೆಯುವ ದೃಶ್ಯವನ್ನು ನಾವು ಕಾಣಬೋದು.

ಹಾಗೆ ಆ ಮಕ್ಕಳು ಸಾಲಿನಂತೆ ನಿಂತು ಬಿಲ್ಲು ಬಾಣವನ್ನು ಹೊಡೆಯುತ್ತಿದ್ದಾರೆ ಎಂದು ಹೇಳಬಹುದು.

ಹಾಗೆ ಈ ಮಕ್ಕಳ ಬಾಜು ದೊಡ್ಡದಾದ ಕಲ್ಲಿನ ಬಂಡೆಗಳನ್ನು ಕಾಣಬಹುದು.

ಹಾಗೆ ಕಬ್ಬಿಣದ ಕಂಬಗಳನ್ನು ಇದರಲ್ಲಿ ನಾವು ಕಾಣಬಹುದು ಹಾಗೆ ಸಾಲಿನಂತೆ ದೊಡ್ಡ ದೊಡ್ಡ ಮರಗಳನ್ನು ನಾವು ಇಲ್ಲಿ ಕಾಣಬಹುದು.

ಹಾಗೆ ಇದರಲ್ಲಿ ಫ್ಯಾನಿನ ವ್ಯವಸ್ಥೆ ಅಳವಡಿಸಿದ್ದನ್ನು ಕಾಣಬಹುದು ಹಾಗೆ ಇದರಲ್ಲಿ ಲೈಟಿಂಗ್ ನ ವ್ಯವಸ್ಥೆಯನ್ನು ಅಳವಡಿಸಿದ್ದನ್ನು ನಾವು ಇಲ್ಲಿ ಕಾಣಬೋದು.

ಹಾಗೆ ಇದು ನೋಡಲು ದೊಡ್ಡ ಗಾತ್ರದಲ್ಲಿದ್ದು ನೋಡಲು ಡಿಸೈನಿನ ಗಾತ್ರದಲ್ಲಿದೆ ಎಂದು ಹೇಳಬಹುದು.

ಇದು ಒಂದು ಕಾರ್ ವಾಟರ್ ವಾಶ್ ಮಾಡುತ್ತಿರುವ ಸಮಯ ಎಂದು ನಮಗೆ ತಿಳಿದು ಬರುತ್ತದೆ ಇದರಲ್ಲಿ ನಾವು ಇಬ್ಬರೂ ರೀತಿಯಾದ ವ್ಯಕ್ತಿಗಳನ್ನು ಕಾಣಬಹುದು.

ಒಟ್ಟಾರೆ ಈ ದೃಶ್ಯ ನೋಡಲು ತುಂಬಾನೇ ಸುಂದರವಾಗಿದ್ದು ಇದು ನಮಗೆ ಒಂದು ಬಯಲು ಸೀಮೆ ವಾತಾವರಣದಲ್ಲಿ ಕಂಡುಬರುತ್ತದೆ.

ಹಾಗೆ ಈ ಮನೆಯ ಮುಂದೆ ಒಂದು ಕಾರು ನಿಂತಿದೆ ಎಂದು ಹೇಳಬೋದು.

ಹಾಗೆ ಈ ಮನೆ ಮುಂಭಾಗದಲ್ಲಿ ಮೆಟ್ಟಲಿನ ವ್ಯವಸ್ಥೆ ಅಳವಡಿಸಿದ್ದು ಇದು ನಾವು ನೋಡಲು ರಾತ್ರಿ ಹೊತಿನಲ್ಲಿ ಕಾಣುತತ್ತೇವೆ ಸುಂದರವಾಗಿದೆ ಎಂದು ಹೇಳಬಹುದು.

ಹಾಗೆ ಸಣ್ಣ ಪುಟ್ಟ ಗಿಡಮರಗಳನ್ನು ನಾವು ಇಲ್ಲಿ ಕಾಣಬಹುದು ಹಾಗೆ ಒಂದು ಟೇಬಲನ್ನು ಇಲ್ಲಿ ಕಾಣಬಹುದು ಅದರ ಮೇಲೆ ಒಂದು ನೀರಿನ ಜಗ್ಗ ನ್ನು ಅಳವಡಿಸಿದ್ದನ್ನೂ ಕಾಣಬೋದ್--

ಇದು ಒಂದು ಪ್ರಾಣಿಯ ಸಂಗ್ರಹಾಲಯ ಎಂದು ಹೇಳಬಹುದು.

ಇದರಲ್ಲಿ ಒಂದು ಕರಿದಾದ ಕರಡಿಯನ್ನು ನಾವು ಕಾಣಬಹುದು.

ಹಾಗೆ ಇದರಲ್ಲಿ ಸುತ್ತಲು ಕಾಂಪೌಂಡಿನ ತಂತಿಯ ಜೇಡರಿಯ ವ್ಯವಸ್ಥೆಯನ್ನು ಅಳವಡಿಸಿದ್ದು ಇದರಲ್ಲಿ ದೊಡ್ಡ ದೊಡ್ದ ಕಲ್ಲು ಬಂಡೆಗಳನ್ನು ಕಾಣಬೋದು.

ಹಾಗೆ ಮೇಲೆ ಗೋಪುರದ ಕೆಂಪ ಗೋಪುರಗಳು ಕಾಣಬೋದು ಹಾಗೆ ದೊಡ್ಡ ದೊಡ್ಡದಾದ ಗಿಡ ಮರಗಳನ್ನು ನಾವು ಇಲ್ಲಿ ಕಾಣಬೋದು ಈ ದೃಶ್ಯ ನೋಡಲು ತುಂಬಾನೆ ಸುಂದರವಾಗಿದೆ ಎಂದು ಹೇಳಬೋದು.